ಜಾಳಿಯ ಬುಟ್ಟಿ ಮತ್ತು ಛತ್ರಿ ಇನ್ನೆತರೆ ವಸ್ತುಗಳನ್ನು ಟಂಗಾಯಿಸಿ ಇಡಲಾಗಿದೆ ಮತ್ತು ಅಂಗಡಿಯ ಮೇಲಿಂದ ಹಲವಾರು ವೈರ್ ಹಾದು ಹೋಗುತ್ತ ಇದೆ ಮತ್ತು ಇಲ್ಲಿ --

ಮತ್ತು ಇಲ್ಲಿ ಒಂದು ಕಂಬವನ್ನು ಕಂಡುಬರುತಾಇದೆ.

ಅದರ ಮೇಲೆ ಡಿ_ಸಿ_ಸಿ ಬ್ಯಾಂಕ್ ಎಂದು ಬರೆಯಲ್ಪಟ್ಟಿದೆ.

ಚಿತ್ರದಲ್ಲಿ ತೋರಿದಂತೆ ನಮಗೆ ಇಲ್ಲಿ ಒಂದು ತರಕಾರಿಯ ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ನೀರನ್ನು ಹರಿಯುವುದು ನೋಡಬಹುದು ಮತ್ತು ನೀರಿನಲ್ಲಿ ಎರಡು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ.

ಮತ್ತು ಎಲ್ಲಿ ಕಾಪಾಟಿನಲ್ಲಿ ವಸ್ತುಗಳನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಶ್ರೀ ಫ್ರೆಂಡ್ಸ್ ಬೇಕರಿ ಎಂಬ ಬೇಕರಿ ಯನ್ನು ಕಂಡುಬರುತ್ತಾಯಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಆಕ್ಸಿಸ್ ಬ್ಯಾಂಕ್ ಅನ್ನು ಕಂಡುಬರುತ್ತಯಿದೆ.

ಮತ್ತು ಇಲ್ಲಿ ಒಂದು ರೈಲು ಮುಂದಕ್ಕೆ ಹೋಗುತ್ತಾ ಇದೆ.

ಮತ್ತು ಇಲ್ಲಿ ಎರಡು ವ್ಯಕ್ತಿಗಳನ್ನು ಕಂಡುಬರುತ್ತಾ ಇದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಫೈರಿ ಫ್ಲಿಕ್ಸ್ ಎಂಬ ಬಟ್ಟೆ ಅಂಗಡಿಯನ್ನು ಕಂಡು ಬರುತ್ತಾಯಿದೆ.

ಮತ್ತೆ ಇದರ ಮುಂದುಗಡೆ ವ್ಯಕ್ತಿಗಳನ್ನು ನಿಂತುಕೊಂಡು ತಮ್ಮ ಚಿತ್ರಗಳನ್ನು ತೆಗೆದು ಕೊಳ್ಳುತ್ತ ಇದ್ದಾರೆ.

ಮತ್ತು ಇಲ್ಲಿ ಹಲವಾರು ವಸ್ತುಗಳು ಟಂಗಾಯಿಸಿರುವುದು ನೋಡಬಹುದು.

ಒಂದು ದೊಡ್ಡದಾದ ಟೆಂಗಿನ ಗಿಡಮರ ಕಂಡುಬರುತ್ತಾಯಿದೆ.